ಗೊಂಬೆಗ ಕೆಂಪ್ ಕಲರ್ ಬಟ್ಟೆ ಹಾಕಿದ್ದಾರೆ ಮತ್ತು ಬಿಳಿ --

ಆದ್ರ ನ್ ತ್ ಅವನ ಕೈ ತಳಗೆ ಒಂದ್ ಇಷ್ಟು ತೆಂಗಿನ ಮರಳನ್ನು ಇಟ್ಟಿದ್ದಾರೆ. ಅಲ್ಲಿ ಒಂದು ಏನೋ ಇಟ್ಟಿದ್ದಾರೆ. ಅಹ್ --

ಇಲ್ಲಿ ಒಂದು ಸುಂದರವಾದ್ ಮೈದಾನವಿದೆ ಅಲ್ಲಿ ಮೂರೂ ಸ್ಟಂಪ್ ಇಟ್ಟಿದ್ದಾರೆ.

ಇದು ಒಂದು ಸುಂದರವಾದ ಕಾರ್ ಪಾರ್ಕಿಂಗ್ ಇದು ಇಲ್ಲಿ ಕಾ ಒಂದಿಷ್ಟು ಕಾರು ಆಕಡೆ ಮುಖ ಮಾಡಿದೆ ಒಂದಿಷ್ಟು ಕಾರು ಆಕಡೆ ಮುಖಮಾಡಿದೆ ಒಂದು ಕಾರುಗಳು ಒಂದಷ್ಟ್ಟು ನಮ್ಮ ಕಡೆ ಮುಖ ಮಾಡಿದವೆ ಅಲ್ಲಿ ಒಂದಿಷ್ಟ್ಟು ತ ವೈರಿನ ತಂತಿಗಳು ಹೋಗಿದವೆ.

ಟೋನಿ ಒಂದಿಷ್ಟು ಹಳದಿ ಒಂದು ಗುಲಾಬಿಯ ಕಲರ್ ಇಟ್ಟಿದ್ದಾರೆ. ಮೂರೂ ಸೌಂಫ್ಟ್ ಇಟ್ಟಿದ್ದಾರೆ. ಅದರ ಮೇಲೆ --

ಇದು ಒಂದು ಊಟ ಮಾಡಿದ ಒಂದು ತೆಟ್ಟೆಯನ್ನು ಒಂದು ನಾಲ್ಕ್ ಐದು ತಟ್ಟೆಗಳನ್ನು ಇಟ್ಟಿದ್ದಾರೆ. ನೀರಿನ ಬಾಟ್ಲಿಯನ್ನು ಇಟ್ಟಿದ್ದಾರೆ ಒಂದು ಎರಡು ಮೂರು ಹಾಳಿ ಗಳನ್ನು ಇಟ್ಟಿದ್ದಾರೆ. ಅವು ಗ್ಲಾಜಿನ ಮೇಲೆ ಇಟ್ಟಿದ್ದಾರೆ. ಅಕಡೆ ಬಾಜೂಕ್ಕೆ ಯಾರೋ ವ್ಯಕ್ತಿ ಕೈ --